ತುಂಬಾ ಇಷ್ಟ ಪಡುವಂತದ್ದು ಚಾಟ್ ಬಿಟ್ ಯಾಕಂತಂದ್ರೆ --

ಅದು ಬಾಯಿ ಸಿಹಿ ಮಾಡಕೊಂಡೆ ಹೇಳಬೇಕು ಅದಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ ಆಗ್ಲಿ ಇನ್ನೊಂದ ತರ ಚಾಕ್ಲೇಟ --

ಆ ಸಂತೆ ಒಳಗಡೆ ನಮಗೆ ಬೇಕಾದಂತಹ ಸಾಮಾಗ್ರಿಗಳ ಅಂತ ಅಂದ್ರೆ --

ನೀರಿನ ಸರಬರಾಜು ನೀರಿನ ಸರಬರಾಜು ಯಾಕ್ ಮಾಡತ್ತರ ಅಂತ ಅಂದ ಹೇಳಿದ್ರೆ --

ಹಿತವಿಚನ ಹೇಳಿದ್ರೆ ಆಮೇಲೆ ಬುದ್ದಿಮಾನ್ಯ ಜನಗಳಿಗೆ ದಾರಿ ತೋರಿಸಿದ್ರೆ ದೀಪಾ ಆದ್ರೆ.

ಉದ್ಯಾನವನ ಉದ್ಯಾನವನದ ಒಳಗಡೆ ಯಾಕ ಇಷ್ಟ ಪಡತ್ತಿವಿ ಅಂತ ಅಂದ್ರೆ ಉದ್ಯಾನವನದ ಒಳಗಡೆ ಮನಿ ಇತ್ತಪ್ಪ ಅಂತ ಅಂದ್ರೆ ಆ ಮನಿ ಒಳಗ್--

ಅವು ಕ್ರಿಶ್ಚನ್ ಪಾಪ ಅವ್ರದ್ರು ಒಳಗಡೆನೆ ಏನೋ ತೋರ್ಸ್ಬೇಕು ಅಂತ ನಮ್ಮದು.

ಪ್ರೈವೇಟ್ ಎದಕಾಗ್ಲಿ ಉಪಯೋಗ ಇರೋದಿಲ್ಲಾ.

ದಿನದಿಂದ ದಿನಕ್ಕೆ ವಹನಗಳ ಮಿತಿ ಮಿತಿಮೀರತಾ ಇದೆ ಏಕೆಂದರೆ --

ಬೋಟಿಂಗ್ ಬೋಟಿಂಗ್ ಎಂಬುವುದು ಅಂದ್ರೆ ಸಾಧಾರಣ ವಿಷಯವಲ್ಲಾ ಏಕೆಂದರೆ ಬೋಟಿಂಗ್ ಎಂಬುವುದು ನಮಗೆ ಲೈಫ್ ಜಾಕೆಟ್ ಹಾಕಿರತ್ತರೆ.

ಫೆಡ್ರಲ್ ಬ್ಯಾಂಕ್ ಫೆಡ್ರಲ್ ಬ್ಯಾಂಕ್ ಅಂತ ಅಂದ್ರೆ ನಾವು ಹೇಳಬೇಕಾ ಅಂತ ಅಂದ್ರೆ ಏನ್ ಇಲ್ಲಾ ಜನಸಾಮಾನ್ಯರು ಎಲ್ಲರು ಹೇಳತ್ತರೆ--

ಒಂದು ಹೆಣ್ಣು ಒಂದು ದೇಶದ ಕಣ್ಣು ಅಂತ ಅಂದು ಕರಿತರ್ ಯಾಕ್ ಕರಿತರ ಅಪ್ಪಾಅಂತ ಅಂದ್ರೆ ಒಂದು ಗಂಡು ಮಾಡಲ್ಲಿಲದಂತ ಸಾಧನೆಯನ್ನ ಒಂದು ಹೆಣ್ಣು ಮಾಡತ್ತಳೆ.

ಅದು ಒಂದು ಬ್ರಿಡ್ಜ್ ಕೆಳಗಡೆ ಮಾ ಮಾಡತಕ್ಕಂತದ್ದು.

ಮೊಬೈಲ್ ಶಾಪ್ ಅಂತ ಅಂದ್ರೆ ನಮ್ಮ ಬೇಕಾದಂತಹ ಡಿಸ್ ಪ್ಲೇ ಆಗಿರಬಹುದು ನಾನಾ ನಿತ್ರಿಯ ಒಂದು ಮೊಬೈಲ್ ಗಳ ಬದೆ ಅಂತ ಇರುತ್ತೆ.

ನಾವು ಹೊಚ್ಚ ಹೊಸ ಮನೆಯನ್ನು ಖರೀದಿಸಲು ಹಾಗು ಕಟ್ಟಲು ತುಂಬಾ ಸಮಯವಾಗುತ್ತದೆ.